ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡುತ್ತಿರಬಹುದು ಇದು ಇದು ಕೂಡ ಒಂದು ಏನಪ್ಪಾ ಅಂದ್ರೆ ಒಂದ್ ಪರ್ದೆ ತರ ಬಿಟ್ಟಿರ್ಬಹುದು. ಇಲ್ಲಿ ಏನೂ ಅಂದ್ರೆ ಇಲ್ಲಿ ಬಂದು ಕೂತ್ಕೊಂಡು ಊಟ ಮಾಡ್ಲಿಕ್ಕೆ ಇದು ರೆಸ್ಟೋರೆಂಟ್ ತರ ಇರೋದನ್ನಗಮನಿಸ್ಬಹುದು.

ಸೋ ನೀವು ಇಲ್ಲಿ ಅಬ್ಸರ್ವ್ ಮಾಡುತ್ತಿರಬಹುದು ಇದು ಒಂದು ವಿಮಾನ ನಿಲ್ದಾಣ ಅಂತಾನೆ ಹೇಳಬಹುದು. ಈ ಒಂದು ವಿಮಾನ ನಿಲ್ದಾಣದಲ್ಲಿ ತುಂಬಾ ದೊಡ್ಡದಾದ ಒಂದು ಕಟ್ಟಡ ಅಂತ ಹೇಳಬಹುದು.

ಇಲ್ಲಿ ಮತ್ತು ಯುನಿಫಾರ್ಮ್ ಕ್ಯಾಪ್ ಯಲ್ಲಾ ರೀತಿ ಒಂದೇ ತುಂಬಾ ಚೆನ್ನಾಗಿರುತ್ತೆ ವರ್ಕ್ ಮಾಡಕ್ಕೆ --